ಪ್ರತೇಕವಾದ ಕಾನೆಯಲ್ಲಿಯು ಪ್ರತೇಕವಾದ ಸಾಮಾನುಗಳನ್ನೂ ಸಾಲಾಗಿ ಜೋಡಿಸಿ ಇಟ್ಟಿದ್ದಾರೆ.

ಇಲ್ಲಿ ಕೆಲವು ಕಾನೆಗಳ ಮುಂಭಾಗದಲ್ಲಿ ಚಿಕ್ಕ ಹಲಗೆಗಳನ್ನು ಹಾಕಲಾಗಿದೆ.

ಇಲ್ಲಿ ಒಂದು ದೊಡ್ಡ ಕಟ್ಟಡ ಇದೆ ಇದರ ಸುತ್ತಲೂ ಕಾಂಪೌಂಡ್ ಅನ್ನು ಕಟ್ಟಲಾಗಿದೆ.

ನೊಬ್ಬನು ಕೈಯಲ್ಲಿ ಎಸೆಯು ತರಹದ ನಿಂತಿದ್ದಾನೆ.

ಇಲ್ಲಿ ಒಂದು ರಸ್ತೆ ಇದೆ ರಸ್ತೆಯ ಮೇಲ್ಭಾಗದಲ್ಲಿ ಹಲವು ವಾಹನಗಳಿವೆ.

ಆರು ಬೈಕು ಆಟೋ ಸೇರಿದಂತೆ ಕೆಲವು ವಾಹನಗಳಿವೆ.

ಮತ್ತಲ್ಲಿ ಪಾದಚಾರಿಗಳು ನಡೆದುಕೊಂಡು ಹೋಗುವ ಸ್ಥಳದಲ್ಲಿ ಕೆಲವು ಮನುಷ್ಯರು ನಡೆದುಕೊಂಡು ಹೋಗುತ್ತಿದ್ದಾ--

ಈ ವಿಭಿನ್ನವಾದ ಮದುವೆ ಪತ್ರಿಕೆಗಳು ವಿಭಿನ್ನವಾದ ಬಣ್ಣಗಳಿಂದ ಕೂಡ್--

ಈ ರಸ್ತೆಯ ಮೇಲೆ ಕೆಲವು ಬೈಕ್ ಗಳನ್ನು ನಿಲ್ಲಿಸಲಾಗಿದೆ.

ಇಲ್ಲಿಯೂ ಸಹ ಕೆಲವು ಚಿಕ್ಕ ಚಿಕ್ಕ ಸಾಮಾನುಗಳನ್ನು ಸಾಲಾಗಿ ಜೋಡಿಸುತ್ತಿದ್ದಾರೆ.

ಇನ್ನೊಂದು ಬದಿಯಲ್ಲಿಯೂ ಹಲವಾರು ಮನುಷ್ಯರು ಕಾಣುತ್ತಿದ್ದಾರೆ ಅದರ ಪಕ್ಕದಲ್ಲಿ ಒಂದು ದೊಡ್ಡ ಕಟ್ಟಡ ಸಹ ಇದೆ.

ಇಲ್ಲಿ ಅದರ ಮೇಲ್ಭಾಗದಲ್ಲಿ ಒಂದು ದೊಡ್ಡ ದೋಸೆ ಹಾಗೆ ಕಾಣುತ್ತಲಿದೆ.

ವಿಶ್ಯಪರ್ ಬ್ರೆಷ್ ಸೇರಿದಂತೆ ಕೆಲವು ಸಾಮಾನುಗಳನ್ನು ಪ್ರತೇಕವಾಗಿ ಜೋಡಿಸಿಟ್ಟಿದ್ದಾರೆ

ಇಲ್ಲಿ ಬಂದು ರಸ್ತೆ ಇದೆ ರಸ್ತೆಯ ಒಂದು ಬದಿಯಲ್ಲಿ ಹಲವು ಕಟ್ಟಡಗಳು ಕಾಣುತ್ತಲಿವೆ.

ಪಕ್ಕದಲ್ಲಿ ಇನ್ನೊಂದು ಕಡೆ ಸಹ ಇನ್ನೊಬ್ಬ ಮನುಷ್ಯನು ಇದ್ದಾನೆ ಅವನ ಮುಖವನ್ನು ಮುಚ್ಛಲಾಗಿದೆ.

ಇಲ್ಲಿ ಕೆಳಗಿನ ಪ್ರದೇಶವು ಸ್ವಲ್ಪ ನೀರು ಹಾಗೂ ಸ್ವಲ್ಪ ಮಣ್ಣಿನಿಂದ ಕೂಡಿದೆ.

ಇಲ್ಲಿ ಎರಡು ಬುಟ್ಟಿಗಳಿವೆ ಹಾಗೆ ಪಕ್ಕದಲ್ಲಿ ಸಹ ಬುಟ್ಟಿ ಇದೆ.

ಇಲ್ಲಿ ಮುಂಭಾಗದಲ್ಲಿ ಕೆಲ ಸಾಮಾನುಗಳನ್ನು ಜೋಡಿಸಿ ಹಾಕಿಟ್ಟಿದ್ದಾರೆ.

ಈ ಕಾನೆಗಳಿಗೆ ಗಾಜಿನ ಫಲಕವನ್ನು ಹಾಕಿ ಮುಚ್ಚಲಾಗಿದೆ.

ಇಲ್ಲಿ ಹಿಂಭದಿಯಲ್ಲಿನ ಪ್ರದೇಶವು ಹಸಿರಿನಿಂದ ಕೂಡಿದೆ ಹಾಗೆ ಅದು ಗುಡ್ಡಗಾಡಿನ ಪ್ರದೇಶದ ಹಾಗೆ ಕಾಣುತ್ತಿದೆ.

ಇದರ ಮೆಲ್ಬಾಗದಲ್ಲಿ ಒಂದು ಬ್ಯಾನರ್ ಇದೆ ಅದರ ಮೇಲೆ ಐಕಾನ್ ಕನ್ಸ್ಟ್ರಕ್ಷನ್ ಎಂದು ಬರೆಯಲಾಗಿದೆ.

ಆ ತಟ್ಟೆಯು ಕಪ್ಪು ಬಣ್ಣದಿಂದ ಕೂಡಿದೆ.

ಮೂರು ಬಟ್ಟಲುಗಳಿವೆ ಪ್ರತ್ಯೇಕವಾದ ಬಟ್ಟಲಿನಲ್ಲಿ ಪ್ರತ್ಯೇಕವಾದ ತಿಂಡಿಗಳನ್ನು ಹಾಕಿ ಇಟ್ಟಿದ್ದಾರೆ.

ಇಲ್ಲಿ ಅಂಗಡಿಗೆ ಮುಂಭಾಗದಲ್ಲಿ ಕೆಲವು ಸೀರೆಗಳನ್ನು ಸಹ ಜೋತು ಹಾಕಿದ್ದಾರೆ.

ಇದು ಒಂದು ಗಾರ್ಡನ್ನಿನ ಪ್ರದೇಶದ ಹಾಗೆ ಕಾಣಿಸುತ್ತಾ ಇದೆ.

ಅದರ ಮೇಲ್ಭಾಗದಲ್ಲಿ ಕೆಲವು ತಲದಿಂಬುಗಳು ಇವೆ ಇಲ್ಲಿ ಆರು ಮನುಷ್ಯರು ಇದ್ದಾರೆ.

ಇಲ್ಲಿ ಒಂದು ಗೇಟಿದೆ ಗೇಟಿನ ಒಂದು ಭಾಗವನ್ನು ಮುಚ್ಚಲಾಗಿದೆ ಇನ್ನೊಂದು ಭಾಗವನ್ನು ತೆರೆಯಲಾಗಿದೆ.

ಆದರೆ ಅವ ಎರಡುಗಳ ಮದ್ಯದಲ್ಲಿ ಒಂದು ಸಲಾಕೆಯನ್ನು ಹಾಕಲಾಗಿದೆ.

ಇದರ ಮೇಲೆ ಪ್ರವೇಶ ನಿಷೇಧ ಅಮ್ರಾಸ್ತ ನಾಹಿ ಹೇ ಎಂದು ಬರೆಯಲಾಗಿದೆ.

ನನ್ನ ಎರಡು ಪ್ರತಿಯಲ್ಲಿ ಇಬ್ಬರು ಮನುಷ್ಯರು ನಿಂತಿದ್ದಾನೆ ಟ್ರ್ಯಾಕ್ಟರ್ ನ ಅಕ್ಕ ಪಕ್ಕದಲ್ಲಿಯು ಸಹ ಕೆಲವು ಮನುಷ್ಯರು ಹಾದು ಹೋಗುತ್ತಿದ್ದಾರೆ.

ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಇದೆ ಇಲ್ಲಿ ಕೆಲವು ಬಸ್ ಗಳು ಕಾಣುತ್ತಿವೆ.

ಇಲ್ಲಿ ಒಂದು ಅಂಗಡಿ ಇದೆ ಈ ಅಂಗಡಿಯೂ ಒಳಗಡೆ ಅಲಮಾರಿ ತರಹದ ಕಿಲಕಾನೆಗಳನ್ನು ಹೊಂದಿದೆ.